ಈ ಫಾರ್ಮ್ ಇನ ಹೆಸರು ಎಸ್_ಎಂ_ಎಚ್ ಅರೆನ ಫಾರ್ಮ್ ಆಗಿದೆ.

ಇದು ಒಂದು ಹೋಟೆಲ್ ಆಗಿದೆ ಈ ಹೋಟೆಲ್ ನಲ್ಲಿ ಒಬ್ಬ ಮನುಷ್ಯ ಕುಳಿತುಕೊಂಡಿದ್ದಾನೆ.

ಹೋಟೆಲ್ ಎದ್ರುಗಡೆ ಒಂದು ಸೈಕಲ್ ಅನ್ನು ಪಾರ್ಕ್ ಆಗಿದೆ.

ಇದು ಮದುವೆ ಮುಸಲ್ಮಾನರ ಮದುವೆಯಾಗಿದೆ ಮನುಷ್ಯರು ಕುಳಿತುಕೊಂಡಿದ್ದಾರೆ.

ಅದ ಆ ನೀರಿನಲ್ಲಿ ಬಾಳ ಲೈಟಿಂಗ್ ಇದೆ.

ಈ ಚಿತ್ರ ನಲ್ಲಿ ಕಾಣುತ್ತಿರುವ ಒಂದು ಜನರಲ್ ಸ್ಟೋರ್ ಇದೆ.

ಇದರ ಇದರ ಮ್ಯಾಗೆ ಗ್ರ್ಯಾಂಡ್ ಚಿತ್ರ ಇದೆ ಮನುಷ್ಯರು ನಿಂತಿದ್ದಾರೆ.